ಈಗ ನಾವು ನೋಡುವ ಇಮೇಜ್ ಬಂದು ಸಾಗರ್ ಹಾಸ್ಪಿಟಲ್ ಅಂತ.

ಈಗ ನಾವ್ ನೋಡ್ತಾ ಇರೋ ಅಂತ ಒಂದು ಪಿಚ್ಚರ್ ಬಂದ ಇದು ಒಂದು ಟೇಬಲ್ ಇದೆ ಇಲ್ಲಿ ಸೋಫಾ ಇದೆ.

ನೆಕ್ಸ್ಟ್ ನಾವು ನೋಡುವಂತ ಪಿಚ್ಚರ್ ಬಂದು ಇದು ನೋಡಿದ್ರೆ ಒಂದು ರೆಸ್ಟೋರೆಂಟ್ ತರ ಅನ್ಸುತ್ತೆ ಆದರೆ ಆಚೆ ನೋಡುದ್ರೆ ಪಾರ್ಕ್ ತರ ಇದೆ.

ಈಗ ನಾವು ನೋಡ್ತಾ ಇರೋ ಇಮೇಜ್ ಅಲ್ಲಿ ಒಂದು ಕಾರ್ ಇದೆ.

ನೆಕ್ಸ್ಟ್ ನಾನ್ ನೋಡುವಂತದ ಬಂದು ಇದೊಂದು ಹೋಟೆಲ್ ಆರ್ ಬೇಕರಿ ತರ ಇದೆ.

ಆಮೇಲೆ ಮೇಲೆ ಟಾಪ್ ಅಲ್ಲಿ ಲೈಟ್ಸ್ ಕಾಣುತ್ತೆ ನಮಗೆ.

ಅದರ ಹಿಂದೆ ಬಿಲ್ಡಿಂಗ್ ಕೂಡ ಕ ಲೈಟಾ ಗಿ ಕಾಣುತ್ತೆ.

ಈಗ ನಾವು ನೋಡೊ ಅಂತ ಪಿಚ್ಚರ್ ಬಂದು ಇದು ಒಂದು ಶಾಪಿಂಗ್ ಮಾಲ್ ಆಗಿದೆ.

ಇಬ್ಬರು ಅಂಕಲ್ ಮುಂದೆ ಕೂತಿದಾರೆ ಒಬ್ಬರ ಅಂಕಲ್ ನಿಂತ್ಕೊಂಡು ಫೋನ್ ನೋಡ್ತಾ ಇದಾರೆ.

ಇಲ್ಲಿ ಒಂದು ಮುಸ್ಲಿಂ ಅವರು ಮದ್ವೆ ಏನೋ ಫಂಕ್ಷನ್ ನಡಿತಾ ಇದೆ.

ನಾವು ನೆಕ್ಸ್ಟ್ ನೋಡೊ ಅಂತ ಒಂದು ಪಿಚ್ಚರ್ ಬಂದು ಇದು ಗೌರ್ಮೆಂಟ್ ಆರ್_ಸಿ ಕಾಲೇಜ್ ಆಫ್ ಕಾಮರ್ಸ್ ಅಂಡ್ ಮ್ಯಾನೇಜ್ಮೆಂಟ್ ಅಂತ ಇದೆ.

ಅದ್ರು ಮೇಲೆ ಮಕ್ಕಳು ಯೋಗ ಮ್ಯಾಟ್ ಹಾಕೊಂಡು ಯೋಗ ಏನೋ ಪ್ರಾಕ್ಟೀಸ್ ಮಾಡ್ತಾ ಇದಾರೆ.